ಹೋಟೆಲ್ ಮುಂದೆ ಯಾರೋ ಲೇಡಿ ನಿಂತ್ತಿದ್ದಾರೆ ಹಾಸ್ಪಿಟಲ್ ಅನಿಸುತ್ತೆ ಅದು ಚೆನ್ನಾಗಿದೆ ಬಿಡಿ.

ಇಲ್ಲಿ ರೋಡ್ ಇದೆ ರೋಡ್ ಪಕ್ಕದಲ್ಲಿ ಒಂದು ಅಂಗಿಡಿ ಇದೆ ಅದು ಸ್ಯೆಡ್ ಬುಕ್ಹೌಸ್ ಅಂತ ನೇಮ್ ಬೋರ್ಡ್ ಇದೆ ಒಳಗಡೆ ಎಲ್ಲ ಬುಕ್ ಎಲ್ಲ ಜೋಡಿಸಿದವೇ ಒಂದು ನಾಲಕ್ಕು ಚೇರ್ ಕುತಿದವೇ.

ಇನ್ನೊಂದು ಎಕ್ಸ್ಚೇಂಜ್ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಂತ ಹೇಳಿ ಬೋರ್ಡ್ ಹಾಕಿದಾರೆ. ಐಟೆಮ್ಗಳೆಲ್ಲ ಜೋಡಿಸಿದಾರೆ ಈ ಕಡೆ ರಾಕುಗಳು ಇದಾವೆ.